ಬ್ಲಾಕ್ ಮತ್ತೆ ರೆಡ್ ಕಲರ್ ಮ್ಯಾಟ್ ಹಾಕಿದರೆ.

ಒಬ್ಬ್ರು ವ್ಯಕ್ತಿ ನಿಂತ್ಕೊಂಡಿದರೆ ಒಂದ್ ಮೂರ್ನಾಲ್ಕು ಬೈಕ್ ಇದೆ.

ಒಂದು ರೆಡ್ ಪೋಸ್ಟ್ ಬಾಕ್ಸ್ ಕಾಣಿಸ್ತಾ ಇದೆ.

ಕಿಟಕಿಯಿದೆ ಪಕ್ಕದಲ್ಲಿ ಸ್ವಿಚ್ ಬೋರ್ಡ್ ಇದೆ.

ಈ ಕಡೆ ಬದಿಯಲ್ಲಿ ಬಿಸ್ಕೆಟ್ ಗಳು ಕ್ಯಾಂಡಿ ಎಲ್ಲಾ ನೋಡಬಹುದು.

ರಿಸೆಪ್ಶನ್ ತರ ಯಾರೋ ಒಬ್ರು ಕೂತುಕೊಂಡಿದ್ದಾರೆ ಅಲ್ಲಿ.

ಇಲ್ಲೊಬ್ರು ನಿಂತ್ಕೊಂಡಿದಾರೆ ಕೈಯಲ್ಲೇನೋ ಪೇಪರ್ ಹಿಂಡ್ಕೊಂಡಿದಾರೆ.

ಆ ಸೈಡ್ ಅಲ್ ಒಂದು ಗಡಿಯಾರದ್ ತರ ಏನೋ ಕಾಣ್ತಾ ಇದೆ ಒಂದು ಟೇಬಲು ಒಂದು ಚೇರ್ ಇದೆ.

ಬಾಳ ಜನ ಇದ್ದಾರೆ ಈ ಕಡೆ ಬದಿಗೆ ಡ್ರಮ್ ಎಲ್ಲ ಕಾಣ್ತಾ ಇದೆ.

ಒಂದು ಗ್ರೀನ್ ಕಲರ್ ಡಸ್ಟ್ಬಿನ್ ಆ ಇಟ್ಟಿದಾರೆ ಪಕ್ಕದಲ್ಲಿ ಮರ ಕಾಣ್ತಾ ಇದೆ.

ಎಲೆಕ್ಟ್ರಿಕ್ ವಾಯರ ಗಳು ಕಂಬ ಇದೆಲ್ಲಾ ಕಾಣ್ತಾಇದೆ.

ಈ ರೋಡಿ ನ ಕೊನೆಯಲೊಂದು ಬೈಕ್ ನಿಂತಿದೆ.

ದೂರದಲ್ಲಿ ಮರಗಳೆಲ್ಲಾ ಕಾಣ್ತಾ ಇದೆ ಆಚೆ ಕಡೆ ಬಿಲ್ಡಿಂಗ್ ಕಾಣ್ತಾ ಇದೆ.

ಗ್ರೀನ್ ಕಲರ್ ಒಂದ್ ಗೂಡ್ಸ್ ಆಟೋ ಇದೆ ಎದುರುಗಡೆ ಒಂದು ಕಾರ್ ನಿಂತಿದೆ.

ತುಂಬಾ ಹಳೆಯ ಗುಹೆ ತರ ಇದೆ ಚೆನ್ನಾಗಿದೆ ನೋಡಕ್ಕೆ.

ಲೇಸ್ ಕುರ್ಕುರೆ ಪ್ಯಾಕ್ ಗಳನ್ನೆಲ್ಲ ನೋಡ್ಬಹುದು ಸೈಡಲ್ಲಿ ಎಗ್ ಇಟ್ಟಿದಾರೆ ಜೋಡ್ಸಿಟ್ಟಿದ್ದಾರೆ ನೀರಿನ ಬಾಟ್ಳುಗಳಿದೆ.

ಇದು ಮಕ್ಳು ಪ್ಲೇ ಏರಿಯಾ .

ಮಕ್ಕಳು ಏನೋ ಎಕ್ಸಸೈಜ್ ಎಲ್ಲ ಮಾಡ್ತಿ ಇದಾರೆ ಕೈಯಲ್ಲ ತೋರುಸ್ತಾ ಇದ್ದಾರೆ.